ಹೇಗೆ business ಎಲ್ಲ ಹೀಗುಂಟು ಮೇಡಂ?

ಕರೋನ ನಂತ್ರ full ಡಲ್ಲೆ.

ಹೌದು ಆದ್ರೆ ಈಗ ಹಬ್ಬದ ಟೈಮಲ್ಲಿ ಸ್ವಲ್ಪ ಬಿಸಿನೆಸ್ ಏರ್ತದೆ, ಕ್ರಿಸ್ಮಸ್‌ ಸ್ಟಾರ್ಟ್ ಆಗ್ತಾ ಹತ್ರ ಬಂತಲ್ಲಾ. ಹೌದು ಹೌದು ಹೌದು. ಎಲ್ಲ ಹಾ cake ಎಲ್ಲ ಇರ್ತದೆ ಆದ್ರೆ ತುಂಬಾ ತುಂಬಲ್ಲ ತುಂಬಾ ಇದಾಗಿದೆ ಮತ್ತೆ ಈಗೀಗ competition ಅಲ್ಲ, ಎಲ್ಲರೂ ಮಾಡ್ತಾರಲ್ಲ ಈಗ cake .

ಎಲ್ಲರದ್ದೇ ಮಾಡುದಲ್ಲ?

ನಮ್ಗೆ ಉಂಟು ತೊಂದ್ರೆ ಇಲ್ಲ ಅಲ್ಲಿಂದಲ್ಲಿಗೆ ಆಗ್ತದೆ. ಕರೋನ ನಂತರದಲ್ಲಿ ಹೌದು

ಮತ್ ಹೇಳಿ ಇದೂ ನಿಮ್ಗೆ ಇದ್ರದ್ದು ಅದ್ದು ಎಲ್ಲಾ catering order ಸಿಗುದಿಲ್ವಾ cake ಗೆ. ಹಾ ಸಿಗ್ತದೆ ಸಿಗ್ತದೆ ಆದ್ರೆ daily ಇಲ್ಲ, ಯಾವತ್ತೋ ಒಮ್ಮೆ. ಹಾ ಹಾಗೆ ದೊಡ್ಡ ದೊಡ್ಡ catering ಒಂದೆರಡು ಕಡೆ ಇಡತೀರಿ ಸ್ವಲ್ಪ business ಆಗ್ತದೆ ನಿಮ್ಗೆ. ಹೌದು ಹೌದು ಹೌದು ಹೌದು ಅದೇ. ಜನ ಇದ್ದಾರಾ ನಿಮ್ಗೆ ಶಾಪ್ ಅಲ್ಲಿ? ಹಾ ನಾವೆಲ್ಲಾ ಇದ್ದೇವೆ ಇಬ್ರು ಇದ್ದೇವೆ.

ಪಡುಬಿದ್ರೆ ಅಲ್ಲಿ ಎಲ್ಲಿ ಬರ್ತದೆ ನಿಮ್ದು shop .

ಏರಿಯ ಒಳ್ಳೇದು ಉಂಟು ಹೌದು customer ಇದ್ದರಲ್ಲಸುಜ್ಲೋನ್‌, ಯು ಪಿ ಸಿ ಎಲ್ ಯಲ್ಲಿ ಎಲ್ಲಾ ಹಾ ಹೌದು ಹೌದು ಇದ್ದಾರೆ customer ಇದ್ದಾರೆ.

ಆದ್ರೆ ಈಗೆಲ್ಲ ಎಲ್ಲ ಇದೆಲ್ಲಾ ಆಗಿದೆಯಲ್ಲ ಇನ್ನೊಂದು ಬೇಕರಿ ಆಗಿದೆಯಲ್ಲ ದೊಡ್ಡದು, ರಿಬ್ಬನ್ ಅಂಡ್ ಬಲ್ಲೂನ್ಸ್ ದು ಹಾಗೆ ಸ್ವಲ್ಪ ಮರ್ಜಾಗಿದೆ ಈಗ.

ಬಂದವರ್ ಎಲ್ಲ ಹೊಸತು ಬಂದಲ್ಲಿಗೆ ಹೋಗ್ತಾರಲ್ಲಾ.

ಹ ಹಾಗೆ ಬನ್ನಿ ನೀವು time ಇರುವಾಗ. ಆಯ್ತು ಆಯ್ತು ಬರುವ ಬರುವ ಮತ್ತೆ ಇದು.

ಸೈಕ್ಲೋನ್ ಇರುವಾಗ ಎಲ್ಲ ತುಂಬಾ ಗಾಳಿ ಎಲ್ಲ ಇತ್ತಾ ನಿಮ್ಮ ಸೈಡಿಗೆ ಹತ್ತಿರ ಉಂಟಲ್ಲಾ. ಹೌದು ಹೌದು. ಹಾ ಆದ್ರೆ ನಿಮ್ಗೆ ಮೀನೆಲ್ಲಾ ಅಲ್ಲಿ ಹತ್ತಿರ ಉಂಟಲ್ಲಾ, market ನಲ್ಲಿ ಹತ್ತಿರ ಇರುದ್ರಿಂದ ನಿಮ್ಗೆ ಯಾವಾಗ ಬೇಕಾದ್ರು fresh ತಗೋಳ್ಬಹುದು ಹಾ ಮಾಡುದಾದ್ರೆ ಅದು ಒಳ್ಳೇದು ಒಳ್ಳೇದು ಉಂಟು, ಅದು season ಹೌದು ಹೌದು ಹೌದು ಈಗ ಅಂದ್ರೆ ಜಾತಿ ಅಂತಲ್ಲಾ, ಯಾರ್ಸ ಮಾಡ್ಬಹುದದು. ಹೌದು ಅದು business ಅಲ್ಲ, ಅದು ಯಾರಿಗೆ ಕೂಡ ಮಾಡ್ಬಹುದು.

ಅಂದ್ರೆ ಹಣ ಎಲ್ರಿಗೂ ಅಗತ್ಯ ಉಂಟಲ್ಲಾ ಆದ್ರಿಂದ ಯಾರು ಕೂಡ ಯಾವುದೇ ಕೆಲಸ ಮಾಡಿದ್ರೆ ಅದು ಯಾರೂ ಬೇಡ ಅಂತ ಹೇಳುದಿಲ್ಲ. ಅಂದ್ರೆ ಹಣ ಎಲ್ರಿಗೂ ಅಗತ್ಯ ಉಂಟಲ್ಲಾ, ಆದ್ರಿಂದ ಯಾರು ಕೂಡ, ಯಾವುದೇ ಕೆಲಸ ಮಾಡಿದ್ರೆ ಅದು ಯಾರೂ ಬೇಡ ಅಂತ ಹೇಳುದಿಲ್ಲ, ಅವರವರ depend ಇರ್ತದೆ. ಅದು ಹೌದು, ಅದು ಹೌದು ಆಯ್ತು ಹಾಗಾದ್ರೆ ಮಕ್ಕಳೆಲ್ಲಾ ಶಾಲೆ ಹೋಗಿದ್ದಾರೆ ನಿಮ್ದು ಮಕ್ಕಳು? ಹಾ ನಮ್ದು ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ.

Okay okay ಮೇಡಂ thank you ಇನ್ನೊಮ್ಮೆ ಮಾಡ್ತೇನೆ

Okay bye bye .

Hello hello. ಹ ಮತ್ತೆ ಹೇಗಿದ್ಯಾನಾ? ಹ ನಾನ್ ಅರಾಮಿದೇನಾ ನೀ ಹೇಗಿದ್ದಿ?

Christmas ಅಲ್ಲವಾ ಅಹ್ ಇವತ್ತು ರಜೆ ಮಾತ್ರ exam ಉಂಟು ಅಹ್ ರಜೆ ಮತ್ತೆ. ರಜೆ ಆದ್ ಮತ್ತೆ ಅಲಾ ರಜೆ ಗಮ್ಮತ್ತು ಮಾಡ್ವಾ.

ಹ ಅಲ್ಲ ಅಗ್ಬೋದು ನಾವ್ ಎಲ್ಲಿಗಾದ್ರೂ tour ಹೋಗ್ವಾನಾ? ಎಲ್ಲಿಗೆ ಎಲ್ಲಿಗ್ ಅಗ್ಬೋದು ? ಹ್ಮ್ ಮಡಿಕೇರಿ ಬೇಡ ಮಡಿಕೇರಿನೇ ಚಳಿ ಅಲ್ಲಿ ಬೇಡ. ಚಿಕ್ಕ್ಮಂಗಳೂರುಸ ಬೇಡ ಹಾಗಾದ್ರೆ ಚಳಿಸ ಅಲ್ಲಿಸ ನೀನ್ ಹೇಳುದಾದ್ರೆ Last time ಚಾರ್ಮಾಡಿಗೆ ಹೋಗಿದ್ವಲ್ಲಾ ಆಗ ಅಲ್ಲಿ ಸಾಕಾಗಿತ್ತು. ಹಾಗಾದ್ರೆ ನಾವು ಮೈಸೂರ್ ಹೋಗ್ವಾ? ಮೈಸೂರ್ ಹ ಅಗ್ಬೋದು ಅರಮನೆಯಲ್ಲ ಉಂಟಲ್ಲಾ? ಹ ಹೌದು ಅಲ್ಲಿ ರಾಶಿ ಇದು ಆದಿತ್ಯವಾರಯೆಲ್ಲ ಹೋದ್ರೆ ಉಂಟಲ್ಲ?

ಅಲ್ಲಿ ರಾತ್ರಿ lightings ಎಲ್ಲ ಚಂದ ಇರ್ತದೆ.

ಇದ್ರಲ್ಲಾ? ಅವರು friends ? ಏ ಒಪ್ಪುಬೊದು ನಾವ್ ಹೇಳಿದ್ರೆ ನಾನ್ ಹೇಳಿದ್ರೆ ನನ್ನ friends ಒಂದು ಅವ್ರು guarantee ಬರ್ತಾರೆ.

ಕಳ್ದ ಸತಿ ಹೇಳ್ದಕ್ಕಿಂತ ಒಬ್ಬ ಜಾಸ್ತಿ ಬರ್ತಾನೆ ಈ ಸಲ ಒಬ್ಬ ಆದಿತ್ಯ ಅಂತ ಇದ್ದಾನೆ ಆವಸ ಬರ್ತಾನೆ ಈ ಸಲ.

ಗಮ್ಮತ್ತಾಗ್ಬೇಕು ಹೊಸ ವರ್ಷ full ಜಾಲಿ entertainment ಇರ್ಬೇಕು.

Booking ಅದೆಲ್ಲ ಈಗ್ಲೇ ಮಾಡಬೇಕು ಇವತ್ತು ನಾಳೆ ಹಾಗೆ, ಮತ್ತೆ ಆಗುದಿಲ್ಲ.

ನನ್ನ friend ಅವ್ರತ್ರ ಎಲ್ಲಾ ಕೇಳ್ತಾನೆ ಐದು ಜನ ಬರುದಾದ್ರೆ ಬರುದಾಯ್ತಾ ಇಲ್ಲದಿದ್ರೆ ಯಾರುಸ ಇಲ್ಲ.

ಹೋಗುದು ಹೌದು ಅವ್ರ ಮನೇಲೆಲ್ಲಾ ಬಿಡ್ಬೇಕಲ್ಲಾ ನೀನ್ನೊಮ್ಮೆ convince ಮಾಡ್ಲಿಕ್ಕೆ ನೋಡಾಯ್ತಾ ನಾನ್ಸ ಅಹ್ ನೋಡ್ತೆನೆ. ಹ ನಾನ್ಸ ಮಾತಾಡ್ತೇನೆ but ಅದ್ ಪೂರಾ risk ಉಂಟ್ ನನ್ಗೆ. ನೀನ್ ಹೇಳಿದ್ರೆ ಬರದೇ ಇರ್ತಾರ? ಸರಿ ನೋಡ್ವಾ ಹಾಗಾದ್ರೆ. ಎಂತ ಗೊತ್ತುಂಟಾ ಆದ್ರೆ.

ಶುರುವಿನ ದಿನಾ ನಾವು ಅಹ್ ಇದು ಎಂತ ಅರಮನೆ ಅದೆಲ್ಲಾ ಈ ಪೇಟೆ ಒಳಕಟ್ಟು ಉಂಟಲ್ಲಾ ಅದೆಲ್ಲ cover ಮಾಡುವ.

ಎರಡನೇ ದಿವ್ಸ ಅಹ್ ನಾವ್ ಸ್ವಲ್ಪ ಹೊರ್ಗಡೆ ಹಾಗೆಲ್ಲ ಅಲ್ಲಿ ಒಂದು ಮಾಡಿ ಹಾಗೆ ಹೋಗ್ವಾ,

ಮತ್ತೆ ಇಲ್ಲಿಂದಲ್ಲೇ car ಮಾಡಿಕೊಂಡು ಹೊದ್ರೆಲ್ಲಾ waste ಅಲ್ಲವಾ?

ಅಸಲಾಗ್ಲಿಕ್ಕಿಲ್ಲಾ ಅದೆಲ್ಲ ಮನೆಯಲ್ಲಿಸಾ ಬಿಡಲಿಕ್ಕಿಲ್ಲ ಕೊಯ್ ಕೊಯ್ ಶುರು ಮಾಡ್ತಾರೆ. ಸತ್ಯ ಎಂತ ಗೊತ್ತುಂಟಾ?

ಹ ಒಂದಿವ್ಸ ಹ ಒಂದಿವ್ಸ GRS ಗೆ ಹೋಗ್ವಾ ಒಂದಿವ್ಸ full ಅದ್ರಲ್ಲಿ ಹೋಗ್ತದೆ GRS ಅಲ್ಲಿ

ನೀರಲ್ಲಿ ಆಟ ಆಡ್ಲಿಕ್ಕೆ ತುಂಬಾ time ಆಯ್ತುಸ ಗಮ್ಮತ್ ಮಾಡದೆ.. ಗಮ್ಮತ್ ಮಾಡದೆ ಹೌದು last year ಯಾವಾಗ ಹೋದ್ದು ನಾವು ಏಪ್ರಿಲಲ್ಲಿ ಹೋಗಿದ್ದು ಚಾರ್ಮಾಡಿಗೆ. ಸತ್ಯ but ಆದ್ರೆ ಈಗ ಹೋಗ್ವಾ ನಾಡಿದ್ದು guarantee ಅಲ್ಲಾ?

Guarantee ಅವ್ರೆ ಬರ್ತಾರಾ ಕೇಳ್ಬೇಕಾ first ನೀನ್ ಮತ್ತೆ plan twist ಆದ್ರೆ. ಅದು ನಮ್ಮನೆ ಅವರೊಟ್ಟಿಗೆ ನಾನ್ ಮಾತಾಡಿಸ್ತೇನೆ guarantee .

ಮತ್ತೆ ಇದು ಹೇಳಿ last time ನಾಗೆ ನೀನ್ ಕೈ ಕೊಡ್ಲಿಕ್ಕೆ ಇಲ್ಲ ಅಲ್ಲ? ಇಲ್ಲ ಹಾಗೆಲ್ಲ ಎಂತ ಮಾಡುದಿಲ್ಲ. ನೀನ್ ಮತ್ತೆ ಜನವರಿಯಲ್ಲಿ ಅವತ್ತು ಹೇಳಿದ್ದಿ ನೋಡು last year ಸ ಇದೆ plan ಮಾಡಿ ಕೈ ಕೊಟ್ಟದ್ದು ನೋಡು.

ಹ ಕೇಳು ಇವತ್ತೇ bus ಎಲ್ಲಾ book ಮಾಡ್ಬೇಕಲಾ ಮತ್ತೆ? ಸರಿ ಇವತ್ತ್ ನಾನ್ ನಿಂಗೆ ರಾತ್ರಿಯೆಲ್ಲ call ಮಾಡಿ ಹೇಳ್ತೆನೆ ಎಲ್ಲ. ಹ ಬರುವವರೆಲ್ಲ ಆ?

ಹೇಳಿದ್ರೆ ಆಗ್ಬೋದು. ಎಲ್ಲಾ ಬರ್ತಾರಲ್ಲಾ? ಬರ್ತಾರೆ ನೀನ್ ಅದ್ರ ಬಗ್ಗೆ ತಲೆಬಿಸಿ ಮಾಡ್ಬೇಡ.

ಏ ಮತ್ತೆ ಈ ನಿನ್ನ ಅಮ್ಮ last time ಕೊಟ್ಟಿದ್ರಲ್ಲ ತಿಂಡಿ ಮಾಡಿ ಈ ಸಲ ತರ್ಬೇಡ ಆಯ್ತಾ ಹಾಗೆಂತ. ಆಯ್ತಾಯ್ತು ಸರಿಯಾ ನಾನ್ ನಿನ್ಗೆ ಮತ್ತೆ ಮಾತಾಡ್ಲ call ಲ್ಲು ಸ್ವಲ್ಪ ಕೆಲ್ಸಉಂಟು ಈಗ.

ಹ ಆಗ್ಬೋದು ಮತ್ತೆ late call ಮಾಡ್ಬೇಡ.

ಇಲ್ಲ ನಂದು ಊಟ ಆಗ್ಬೇಕಷ್ಟೇ ಇನ್ನು ಹೋಗ್ಬೇಕು ಸ್ವಲ್ಪ ಹೊತ್ತು ಕಳ್ದು ಹೋಗುದು. ಹ್ಮ್ ಮತ್ತೆ ರಜೆ ಎಲ್ಲ ಗಮ್ಮತ್ ಮಾಡಿದ್ರಾ?

ಹ ರಜೆ ಎಲ್ಲ ಗಮ್ಮತ್ತೆ ಮತ್ತೆಂತ ಸಾಕಾಯ್ತು ಕೆಲ್ಸ ರಜೆ ಸಿಗುವಾಗ ಗಮ್ಮತ್ ಮಾಡುದು.

ಹ್ಮ್ ಯಾವ್ದು movie ಗೆಲ್ಲಾ ಯಾವುದಕ್ಕೆ ಹೋದ್ರಿ?

ನಾನಾ ಕಾಂತಾರಕ್ಕೆ ಒಂದು ಅದಕ್ಕಿನಂತರ ಯಾವ್ movie ಗೆಸ ಹೋಗ್ಲಿಕ್ಕೆ ಪುರ್ಸೊತೆ ಇಲ್ಲ.

Same ನಾನ್ ಕೂಡಾ ಕಾಂತಾರ actually ಕಾಂತಾರ ಚನ್ನಾಗಿತ್ತಲ್ವಾ.

ಹೊ ಎಂತ ಅಂದ್ರೆ ಅದು movie ನೋಡಿದ ಮೇಲೆ ಗಮ್ಮ~ ಸಮಾಧಾನ ಆಗ್ತಾದಲ. ಎಲ್ಲ ಷೆ next level .

ನಿಜ ಅಂದ್ರೆ ನಮ್ಮ ತುಳುನಾಡಿನ culture ಅಲ್ವ. ಹೌದು ಅದು ಖುಷಿ ಆಗ್ತದೆ ಅಂದ್ರೆ ನಮ್ಮ ಊರಿದಂದ್ರೆ ನಮ್ಮಾಚೆ ಎಲ್ಲ ಕೋಲ ಎಲ್ಲ ನೋಡುವಾಗ ಹೊ ಇದು ಇಲ್ಲಿ ಆಗ್ತಾ ಉಂಟು ಹಾ ಅಷ್ಟ್ ಒಂತರ ಖುಷಿ ಆಗ್ತಾದಲ ಅದು ನೋಡುವಾಗ. ಹ್ಮ್ ಹೌದು ಅಂದ್ರೆ ಅ climax ಅಂತು ನನಿಗೊಂದು ನಾವ್ family ಎಲ್ರು ಹೋಗಿದ್ವು ಅಪ್ಪ ಅಮ್ಮ ಎಲ್ಲ.

ಅಪ್ಪನಿಗೆ ಅಂತು full ಖುಷಿ ಆಯ್ತು ಅಂದ್ರೆ ಅಪ್ಪ ಹೇಳುದು ಈ ತರ movie ಮಾಡ್ಬೇಕು ಮಾಡಿದ್ರೆ ಅಂತ.

ಸತ್ಯ ಆ ತರ movie ಇನ್ನು ಬರ್ಲಿಕ್ಕೆಸ ಇಲ್ಲ ಇಲ್ವ ಅಂತ.

ಅದೆ ಮತ್ತೆ recent ಆಗಿ ನೋಡಿದೆ news ಅಲ್ಲಿ Oscar ಗೆ ಎಂತದೋ nomination ಆಗಿದೆ ಅಲ್ವ ಈ cinema . ಹೌದಂತೆ ಎರಡು category ಅಲ್ಲಿ ಅಂದ್ರೆ ಎರಡು ಇದ್ರಲ್ಲಿ ಏನೋ ಆಗಿದೆ ಅಂತ ಹಾಗೆ ಅಂತ ಬಂತು. ಹ್ಮ್ ಹೌದು ಎಲ್ಲಿಯಾದ್ರೂ ಸಿಕ್ಕಿದ್ರೆ ಮಾತ್ರ ಸಿಗ್ಬೇಕು actually ಇದಿಕ್ಕೆ. ಅದು ಸಿಗ್ಬೇಕು ಯಾಕಂತ ಹೇಳಿದ್ರೆ ಅಷ್ಟ್ ಚಂದ ಉಂಟು ಅಂದ್ರೆ. ಸುಮ್ಮನೆ ಹೇಳುದಲ್ಲಲ ಅಂದ್ರೆ ಉ~ ಉಳ್ದ movie ನೋಡುದಕ್ಕಿಂತ ಈ ಕಾಂತಾರ ಇದ್ಕೆ ನಿಜ್ವಾಗಿ ಅಂದ್ರೆ ಅದ್ಕು ಮಾಡ್ತದಲಾ. ಹ್ಮ್ ಹೌದು ಅಂದ್ರೆ ನಮ್ಮ ನಮ್ಮ ಎಂತ ನಾಡಿನ ಕಲೆ ಆಗಿರ್ಬೋದು ನಮ್ಮ ಆಚಾರ ವಿಚಾರಾ ಎಲ್ಲಸ ಉಂಟಲ್ಲ ಅದ್ರಲ್ಲಿ. ಸತ್ಯ ಅಂದ್ರೆ ಎಷ್ಟು ಚಂದ ತೋರಿಸ್ಬೋದು ಅಷ್ಟು ಚಂದ ತೋರಿಸಿ ಆಗಿದೆ ಇನ್ನು ಅದನ್ನು improve ಮಾಡ್ಲಿಕ್ಕೆ ಎಂತ ಅಂದ್ರೆ ಇನ್ನು ಚಂದ ಮಾಡುದು ಅಂತ ಹೇಳಿಕ್ಕೆ ಯಾವ್ದು ಇದು ಇಲ್ಲ ಎಲ್ಲ.

ಅದೆ ಅದಾದ ಮತ್ತೆಷ್ಟು ದೈವ ಕೋಲಾ ಗಳೆಲ್ಲ ಆಗ್ತಾ ಉಂಟು ಈಗ ಎಲ್ಲ ಕಡೆಸ ಅದ್ರದ್ದು ವರಾಹ ರೂಪಂ song ಎಲ್ಲ ಹಾಕಿ. ಹ ಹೌದು ಈಗೆಂತ ನಾನ್ ಮೊನ್ನೆ ಎಂತ ನೋಡಿ Mysore ಅಲ್ಲಿಸಾ ಕೋಲಾ ಅಂತೆ ಎಂತ ಕತೆ ನನ್ಗೆ ನೋಡಿ shock . ಹ್ಮ್ ಅದೆ ಅದೊಂದು ಮೋಸ ಆಯ್ತು ನಿಜಕ್ಕೂ ಅಂದ್ರೆ ಇಲ್ಲಿಯ ಆರಾಧನೆಯನ್ನು ಅಲ್ಲಿಗೆಲ್ಲ ತೊಕೊಂಡೋಗುದು ಒಂದು ತಪ್ಪು ಅಂತ ನನ್ಗೆ ಅನಿಸುದು.

ಆದ್ರು ನಮ್ಮವೊಂದು ಕಲೆನ ಎಲ್ಲದಿಕ್ಕಿಗೂ ಗೊತ್ತಾಯ್ತು ಅಂದ್ರೆ cinema ಇಲ್ಲದಿದ್ರೆ ಯಾರೀಗುಸ ಗೊತ್ತುಸ ಇರ್ಲಿಲ್ಲ ಎಂತಸ ಇರ್ಲಿಲ್ಲ. ಹ್ಮ್ ಹೌದು ತುಳುನಾಡು ಕರಾವಳಿ ಅಂದ್ರೆ ಎಂತ ಅಷ್ಟೇ ಕೆಲವು ಕೆಲವು song ಅಲ್ಲಿ ಕೆಲವು cinema ದಲ್ಲಿ ನಮ್ಮನ್ನು ಸ್ವಲ್ಪ ಕೆಳಗೆ ತೋರಿಸ್ತಾ ಇದ್ರಲ. ತುಂಬ ತುಂಬ ಮಾಡಿದ್ದಾರೆ ಸ್ವಲ್ಪಸ ಅಲ್ಲ ಅದು . ಹ ಅದ್ರಲ್ಲಿ ಈ cinema ಒಂದು ಚಂದ ಹೆಸರು ಕೊಟ್ಟಿದೆ ಎಂತಾದ್ರು ಮೆಚ್ಬೇಕು ರಿಶಬ್ ಶೆಟ್ಟಿಗೆ. ಸತ್ಯ ಅದನ್ನಂತೂ ಹೇಳಿಕ್ಕೆ ಇಲ್ಲ ಎಲ್ಲಾಸ ಈಗ ನಾವು office ಅಲ್ಲಿ ಇರುವಾಗ ಈಗಷ್ಟೇ ಹತ್ತು ನಿಮಿಷ ಮೊದ್ಲು ಅದನ್ನು ಮಾತಾಡಿದಷ್ಟೇ.